ಕನ್ನಡ ಹಾಗು ಇಂಗ್ಲೀಷ್ ನಲ್ಲಿ ಬರೆದಿದ್ದಾರೆ.

ಹೋಗೋ ಮೇಲ್ಗಡೆ ನಾಲ್ಕು ಫ್ಯಾನ್ಗಳನ್ನು ಕೊಡಿಸಿದ್ದಾರೆ.

ಇದು ಒಂದು ಬಟ್ಟೆಯ ಅಂಗಡಿಯಾಗಿದೆ ಹಾಗು ಎದ್ರುಗಡೆ ಒಂದು ಗೊಂಬೆಗೆ ಅಂಗಿ ಹಾಗು ಪ್ಯಾಂಟ್ ಅನ್ನು ಹಾಕಿ ನಿಲ್ಲಿಸಿದ್ದಾರೆ.

ಹಾಗೂ ಕೆಳಗಡೆ ಅಧಿಕೃತ ಡೀಲರ್ ಜೈ ಭವಾನಿ ಮೋಟರ್ಸ್ ಎಂದು ಕನ್ನಡ ಹಾಗೂ ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ.

ಹಾಗು ಸ್ವಲ್ಪ ಜನರು ಕೂಡ ಇದ್ದಾರೆ.

ಇಲ್ಲಿ ಎದ್ರುಗಡೆ ಒಂದು ಅಂಗಡಿ ಇದೆ ಅಂಗಡಿಯ ಮೇಲ್ಗಡೆ ಬೋರ್ಡನ್ನು ಹಾಕಿದ್ದಾರೆ ಬೋರ್ಡ್ ನ ಮೇಲ್ಗಡೆ ರೋಹಿತ್ ರೆಸ್ಟೋರೆಂಟ್ ಅಂತ ಕನ್ನಡ ಹಾಗೂ ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ.

ಇದು ಒಂದು ಕಿರಣ ಅಂಗಡಿಯಾಗಿದೆ ಅಂಗಡಿಯ ಒಳಗಡೆ ಮನೆಗೆ ಉಪಯೋಗವಾಗುವಂತಹ ವಸ್ತುಗಳು ಹಾಗೂ ತಿನಿಸುಗಳನ್ನು ಕೂಡ ಇಟ್ಟಿದ್ದಾರೆ.

ಹಾಗೂ ಕೆಳಗಡೆ ಬಟ್ಟೆಗೆ ಹಚ್ಚುವಂತಹ ಸಾಬಾನುಗಳನ್ನು ಕೂಡ ಇಟ್ಟಿದ್ದಾರೆ.

ಹಾಗು ಎದುರುಗಡೆ ಚಿಪ್ಸ್ನ ಪಾಕೆಟ್ಗಳನ್ನು ಕೂಡ ನೇತುಹಾಕಿದ್ದಾರೆ.

ಇದು ಒಂದು ಚರ್ಚ್ ಆಗಿದೆ ಹಾಗೂ ಕಟ್ಟೆಯ ಮೇಲ್ಗಡೆ ಯೇಸುಕ್ರಿಸ್ತನಿಗೆ ಹೂವಿನ ಮಾಲೆಯನ್ನು ಕೂಡ ಹಾಕಿದ್ದಾರೆ.

ಹಾಗು ಎದುರ್ಗಡೆ ಮೂರು ಮಾಹಡಿಗಳಲ್ಲಿ ಚಿಕ್ಕ ಮಕ್ಕಳ ಶೋ ಹಾಗೂ ಚಪ್ಪಲ್ ಗಳನ್ನು ಕೂಡ ಇಟ್ಟಿದ್ದಾರೆ.

ಇಲ್ಲಿ ಎದುರಗಡೆ ಒಂದು ದೊಡ್ಡ ರಸ್ತೆಯು ಇದೆ ರಸ್ತೆಯ ಪಕ್ಕದಲ್ಲಿ ಒಂದು ಗದ್ದಿಯು ಕೂಡ ಇದೆ ಹಾಗು ಗದ್ದೆಯಲ್ಲಿ ಹಚ್ಚು ಹಸಿರಿನ ಬೆಳೆಯೂ ಕೂಡ ಬೆಳದಿದೆ.

ಹಾಗು ಎದ್ರುಗಡೆ ಪೌಡರ್ ಹಾರ್ಬಿಕ್ ಹಾಗೂ ಇತರೆ ಸರಗಳನ್ನು ಕೂಡ ಜೋಡಿಸಿ ಇಟ್ಟಿದ್ದಾರೆ.

ಹಾಗು ಎದುರುಗಡೆ ಇತರೆ ಬಾಕ್ಸ್ ಗಳನ್ನು ಕೂಡ ಇಟ್ಟಿದ್ದಾರೆ.

ಹಾಗೂ ಎಡ್ರುಗದೆ ಪೆನ್ಸಿಲ್ ನ ಬಾಕ್ಸ್ ಗಳನ್ನು ಕೂಡ ಇಟ್ಟಿದ್ದಾರೆ.

ಇದು ಒಂದು ತರಕಾರಿ ಹಾಗು ಹಣ್ಣುಗಳ ಅಂಗಡಿ ಆಗಿದೆ ಅಂಗಡಿಯ ಒಳಗೆದೆ ಲೈಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ.

ಹಾಗು ಒಳಗಡೆ ಫುಲ್ ಗೋಬಿ ಕಲ್ಲಂಗಡಿ ಹಾಗು ಬಾಳೆಹಣ್ಣು ಹಾಗು ಅನಾನಸ್ ಅನ್ನು ಕೂಡ ಇಟ್ಟಿದ್ದಾರೆ.

ಮತ್ತು ಒಂದು ಪೆಟ್ರೋಲ್ ಹಾಗು ಡೀಸೆಲ್ನ ಪಂಪಗಿದೆ ಸುತ್ತಮುತ್ತಲೂ ಗಿಡಮರಗಳು ಬೆಳೆದು ನಿಂತಿವೆ ಹಾಗು ಎದುರುಗಡೆ ಗಾಡಿಗಳು ಕೂಡ ನಿಂತಿವೆ.

ಆತನ ಕೊಳಲ್ಲಿ ಸರವು ಕೂಡ ಇದೆ.

ಮೇಲ್ಗಡೆ ಫ್ಯಾನ್ ಗಳನ್ನು ಕೂಡ ಹಾಕಿದ್ದಾರೆ ಹಾಗೂ ಲೈಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ ಹಾಗೂ ಎದುರುಗಡೆ ಡೆಸ್ಕ್ ನ ಮೇಲ್ಗಡೆ ಚಾ ಕಪ್ಪನ್ನು ಕೂಡ ಇಟ್ಟಿದ್ದಾರೆ.

ಮತ್ತು ಒಂದು ಹೋಟಲ್ ಆಗಿದೆ ಹೋಟೆಲ್ನ ಒಳಗಡೆ ಕುರ್ಚಿಗಳನ್ನು ಕೂಡ ಹಾಕಿದ್ದಾರೆ ಮತ್ತೆ ಅದರಲ್ಲಿ ಟೇಬಲ್ ಅನ್ನು ಕೂಡ ಇಟ್ಟಿದ್ದಾರೆ ಮೇಲ್ಗಡೆ ಸ್ವಲ್ಪ ಜನರು ಕೂಡ ಕುಳಿತಿದ್ದಾರೆ.

ಹಾಗು ಎದುರುಗಡೆ ಒಂದು ಟೇಬಲ್ ಇದೆ ಟೇಬಲ ನ ಮೇಲೆ ಪಾತ್ರೆಗಳನ್ನೂ ಕೂಡಾ ಇಟ್ಟಿದ್ದಾರೆ ಹಾಗು ಎದುರುಗಡೆ ಒಂದು ಬೋರ್ಡನ್ನು ಹಾಕಿದ್ದಾರೆ.

ಬೋರ್ಡ್ನ ಮೇಲ್ಗಡೆ ಟಿಫಿನ್ ಸೆಂಟರ್ ಅಂಡ್ ಚೈನೀಸ್ ಫಾಸ್ಟ್ ಫುಡ್ ಎಂದು ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ.

ಇಲ್ಲಿ ಎದ್ರುಗಡೆ ಒಂದು ಅಂಗಡಿ ಇದೆ ಅಂಗಡಿಯ ಮೇಲೆ ಬಂದು ಬೋರ್ಡ್ ಹಾಕಿದ್ದಾರೆ ಬೋರ್ಡ್ನ ಮೇಲ್ಗಡೆ ಎಸ್_ಬಿ_ಆರ್ ಕನ್ಸ್ಟ್ರಕ್ಷನ್ ಅಂಡ್ ಅರ್ಥ್ ಮೂವರ್ಸ್ ಎಂದು ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ.

ಮೈದಾನದ ಸುತ್ತಮುತ್ತಲು ಹಚ್ಚು ಹಸುರಿನ ಗಿಡ ಮರಗಳು ಕೂಡ ಬೆಳೆದು ನಿಂತಿವೆ.

ಹಾಗೂ ತುಂಬಾ ಕಾರು ಗಳು ಕೂಡ ನಿಂತಿವೆ ಹಾಗೂ ಕಾರ್ ಗಳ ಎದುರುಗಡೆ ಬೈಕ್ ಗಳು ಕೂಡ ನಿಂತಿವೆ ಹಾಗೂ ಕಾರು ಬೈಕ್ ಗಳ ಮೇಲ್ಗಡೆ --

ಹಾಗು ಫುನ್ಕ್ಷನ್ ಹಾಲ್ ನಾ ಒಳಗಡೆ ಲೈಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ ಮೇಲ್ಗಡೆ ಫ್ಯಾನ್ ಗಳನ್ನು ಕೂಡ ಕುಡಿಸಿದ್ದಾರೆ.

ಹಾಗೂ ಕೋಟೆಯ ಮೇಲ್ಗಡೆ ಸಚ್ಚಹಸುರಿನ ಹುಲ್ಲು ಕೂಡ ಬೆಳೆದಿದೆ.